ಇದ್ನೋಡ್ರಿಪ್ಪ ನಮ್ಮ ಧಾರ್ವಾಡ ರೈಲ್ ರೈಲ್ವೆ ಟೇಷನ್ ಈಗ ಹೊಸ್ದಾಗಿ ಕಟ್ಯಾರ ನೋಡಕ ಭಾಳ ಛಂದೈತಿ .

ಇಲ್ ನೋಡ್ರಿಪ ಇಲ್ಲೆ ಬಿ.ಎಂ.ಡಬ್ಲ್ಯೂ. ಕಾರ ಐತಿ ಈ ಕಾರಿಗ್ ಎಂಬತ್ತು ಲಕ್ಷ ರುಪಾಯಿ.

ಯಾಕಂದ್ರ ಪೆಟ್ರೋಲ್ ಬೆಲಿ ಅದು ಜಾಸ್ತಿ ಅಗಾಕುಂತೈತಿ --

ಹೋಗಿ ನೋಡ್ರಿ ನೀವು ಯಾರ್ನೋಡಿಲ್ಲ ಒಂದ್ಸಲಾನು.

ಇಲ್ನೋಡ್ರಿಪ್ಪ ಐಡಿಯ ಅವ್ರದ್ದ ಆಫೀಸ್ ಐತಿ ಸಿಮ್ ಇಂದ ಫ಼ೋರ್ಜಿ .

ಆಂ ಸುರ್ಮಿ ಗಿರ್ಮಿ ಎಲ್ಲ ಅದಾವಿಲ್ಲೆ--

ಇಲ್ ನೋಡ್ರಿಪ್ಪ ಇಲ್ಲೆ ಗೇಮ್ ಸೆಂಟರ್ ಅಂಗಡಿ ಐತಿ ಕ್ಯಾಸೆಟ್ ಇಂದ ಆ ಮೋದ್ಲು ನಾವು ಗೇಮ್ ಭಾಳ ಆಡ್ತಿದ್ವಿ.

ಸಣ್ಣೌರಿದ್ದಾಗ ಹತ್ರುಪಾಯಿಕ್ ಒಂದ ತಾಸ ಇತ್ತ ಮೊದಲ ಆಡೂ ಮುಂದ ಈಗ ಎಲ್ಲ ಬಂದ್ ಅಗ್ಯಾವು ಇಂಥಾವು ಜಾಸ್ತಿ ಇಲ್ಲ ಅಂಗಡಿಗೊಳ.

ಹುಬ್ಬಳಿ-ಧಾರವಾಡ ನ್ಯಾಗ ಅದಾವ ಇವ ಅಹ್ ನೀವು ಹೋಗಿ ನೋಡ್ರಿ ದರ್ಗಾ ಹೆಂಗಿರ್ತಾವ ಅನ್ನೂದ ಒಳಾಗ--